ನಾನೊಂದು ಪ್ಲೇಸ್ ಹೋಗಿದ್ದೆ ಆ ಪ್ಲೇಸ್ ಅಲ್ಲಿ ಒಂದು ಕೆರೆ ಇದೆ ಆ ಕೆರೆಯಲ್ಲಿ ಎಷ್ಟು ಚೆನ್ನಾಗಿರೋ ಮೀನುಗಳು ಇದೆ ಅಂದ್ರೆ ಅವುಗಳಿಗೆ ನಾವ್ ಫುಡ್ ಹಾಕ್ಬೋದು ಅದಕ್ಕೆ.

ಫುಡ್ ಹಾಕುದ್ಮೇಲೆ ಅವು ಎಷ್ಟು ಚೆನ್ನಾಗ್ ಬರುತ್ತೆ ಎಷ್ಟು ಮೀನುಗಳು ಇರೋದ್ ಅಂದ್ರೆ ನಿಜವಾಗಲೂ ನೋಡೋಕ್ ತುಂಬಾ ಚೆನ್ನಾಗಿರುತ್ತೆ ಆದರೆ ನನಗೆ ಮತ್ತೆ ಹೋಗಾಕ್ --

ನಮ್ಮನೆ ಹತ್ರ ಒಂದು ಯೋಗ ಸೆಂಟರ್ ಓಪನ್ ಮಾಡಿದಾರೆ ಆ ಯೋಗ ಸೆಂಟರ್ ಅಲ್ಲಿ ಇವಾಗ ಹೊಸದಾಗಿ ಇರುವಂತಹ ಯೋಗಾಸನ ಮಾಡುಸ್ತಾವರೆ ಪ್ರಾಣಾಯಾಮ ಮಾಡುಸ್ತಾವರೆ ಪ್ಲಸ್ --

ವಿತ್ ಲೆಸ್ ಪ್ರೈಸ್ ಸೊ ಡಿಸ್ಕೌಂಟ್ ಸಿಗ್ತಾಇರೋದರಿಂದ ಅರಾಮ್ ಆಗಿ ನೀವ್ ಒಳ್ಳೆ ಜಾಸ್ತ--

ಇ- ಈ ಇಲ್ಲಿ ಒಂದು ಕಾರ್ ನಿಂತಿದೆ ಆ ಕಾರ್ ಪ್ಲೇಸ್ ಜೊತೆಗೆ ಇಲ್ಲಿ ತುಂಬಾ ಜನಗಳ ಓಡಾಡ್ತಾವರೆ.

ಪ್ಲಸ್ ಇಲ್ಲೊಂದ್ ಬಿಲ್ಡಿಂಗ್ ಐತೆ ಆ ಬಿಲ್ಡಿಂಗ್ ಒಳಗಡೆ ಒಳ್ಳೆ ಪಾ--

ಇಲ್ ಮನೆ ಹತ್ರ ಒಂದು ಲೈಬ್ರರಿ ಓಪನ್ ಆಗೈತಿ ಆ ಲೈಬ್ರರಿ ಯಲ್ಲಿ ತುಂಬಾ ಡಿಫರೆಂಟ್ ಆದ --

ಬುಕ್ ಸಿಗುತ್ತೆ ಪ್ಲಸ್ ಯಾವಾಗಲೂ ಸೈಲೆಂಟ್ ಮೇನ್ಟೇನ್ ಮಾಡ್ತಾರೆ.

ಹಲವಾರು ಜನ ಕೂತ್ಕೊಂಡ್ ಓದ್ಬೋದು ಒಳ್ಳೆ ಡೆಸ್ಕ್ ಪ್ಲೇಸ್ ಐತೆ ಚೇರ್ಸ್ ಐತೆ ನೀಯಟ್- ಆಗಿ ನೀಟ್ ಅಂಡ್ ಕ್ಲೀನ್ ಐತೆ.

ಪಾನಿಪುರಿ ಚಾಟ ಮಸಾಲ ಇವೆಲ್ಲ ಒಂಥರಾ ಒಳ್ಳೆ ಸೈಟ--- ಈವನಿಂಗ ಸ್ನಾಕ್ಸ್ ಗೋಸ್ಕರ ಚಾಟ ಗೋಸ್ಕರ ತಿನ್ನಬಹುದು.

ಪ್ಲಸ್ ಅದ್ರ ಜೊತೆಗೆ ಬಟಾಣಿಯಲ್ಲ ಹಾಕಿದರೆಮತ್ತೆ ಒಳ್ಳೆ ಟೇಸ್ಟಿ --

ಒಂದು ಸ್ಕೂಲ್ ಪ್ಲೇಗ್ರೌಂಡ್ ನಲ್ಲಿ ಎಲ್ಲಾ ಮಕ್ಕಳು ಬಂದ್ಬಿಟ್ಟು ಎಕ್ಸರ್ಸೈಜ್ ಮಾಡೋಕೆ ಲೈನಾ ಗ್ ಕುತ್ಕೊಂಡಿದಾರೆ ಅಲ್ಲೇ ಅವರ್ ಟೀಚರ್ಸ್ ಬಂದ್ಬಿಟ್ಟು ಗೈಡ್ ಮಾಡ್ತಾವ್ರೆ.

ಅದರ ಜೊತೆಗೆ ಸರೌಂಡಿಂಗ್ಸಲ್ಲಿ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿರೊ ಗ್ರೌಂಡ್ ಐತೆ.

ಎಲ್ಲ ಜನರು ಒಟ್ಟಾಗಿ ಕುಳಿತು ತಮ್ಮ ಸಂಪ್ರದಾಯದಂತೆ ಆಚರಿಸುತ್ತಿದ್ದಾರೆ.

ಒಂದ್ ಮನೆ ಐತೆ ಆ ಮನೆಯಲ್ಲಿ ಮನೆ ಸುತ್ತಾನು ಪ್ಲೇ ಗ್ರೌಂಡ್ ಐತೆ ಪ್ಲಸ್ ಗಾರ್ಡನ್ ಐತೆ ಆ ಗಾರ್ಡನ್ ನಲ್ಲಿ ತುಂಬ ಮರಗಳ್ ಐತೆ .

ಇವುಗಡನು ಈ ಗಾರ್ಡನ್ ಇ ಈ ತರ ಒನ್ ಮನೆಯಲ್ಲಿ ಇರೋದು ತುಂಬಾ--

ಸೋ ಇಲ್ಲಿ ಎಲ್ಲಾ ಮುಸ್ಲಿಮ್ಸ್ ಬಂದ್ಬಿಟ್ಟು ಒಂದ್ - ಮ- ನಮಾಜ್ ಮಾಡ್ತಾವ್ರೆ.

ಒಂದ್ ನಂದಿನಿ ಪ್ಯಾರ್ಲರ್ ಐತೆ ಆ ನಂದಿನಿ ಪ್ಯಾರ್ಲರ್ ಹತ್ರಾನೇ ಎಲ್ಲಾ ತರಹ ಒಂದು ಈ ಮಿಲ್ಕ್ ನಂದಿನಿ ಮಿಲ್ಕ್ ಪಾರ್ಲರ್ ಎಲ್ಲಾ ತರಹದ ಮಿಲ್ಕ್ ಪ್ರಾಡಕ್ಟ್ ಸಿಗುತ್ತೆ.

ನಿಟಗಿರೋ ಅಂತಹ ಲೆಫ್ಟ್ ಸೈಡ್ ಒಂದು ಡೋರ್ ಐತೆ.

ಡಿಸೈನ್ ಡಿಸೈನ್ ಆಗಿರುವಂತಹ ಕಲರ್ಫುಲ್ ಫಿಶ್ ಗಳಿರುವುದರಿಂದ ಮಾರ್ಕೆಟ್ನಲ್ಲಿ ತುಂಬಾ ಜನ ಬಂದು ಅದ್ನ ಈಸ್ಕೊಳೊಕೆ ಟ್ರೈ ಮಾಡ್ತಾ ಇದ್ದಾರೆ.

ಸೊ ಇದೊಂದು ಪೋಸ್ಟ್ ಆಫೀಸ್ ಈ ಪೋಸ್ಟ್ ಆಫೀಸ್ ಅಲ್ಲಿ ಸ್ಪೀಡ್ ಪೋಸ್ಟ್ ಬಂದಿರುವಂತಹ ಪೋಸ್ಟು ಕ್ಯಾರಿಬ್ಯಾಕ್ಸು ಪ್ಲಸ್ ಎಲ್ಲಾ ತರ ಡಿಪಾರ್ಟ್ಮೆಂಟ್ ಸೆಕ್ಷನ್ ಅವ್ರು ಅಲ್ಲಿ ಕೂತ್ಕೊಂಡ್ ಅವ್ರ್ ಅವ್ರ್ ಕೆಲಸ ಮಾಡ್ತಾವ್ರೆ.

ಪ್ಲಸ್ ಪೋಸ್ಟ್ ಆಫೀಸ್ ಆಗಿರೋದರಿಂದ ಯಾವುದೇತರ ಆಗಲಿ ಎಲ್ಲಾ ಟೈಪ್ಸ್ ಪೋಸ್ಟ್ ಗಳು ಆನ ದ ಡೇ ನೇ ಬರುತ್ತೆ ಮತ್ತೆ ಅಲ್ಲಿ ಎಲ್ಲಾ ಪೋಸ್ಟ್ ಬ್ಯಾಗ್ಸ್ ನ ಅದ್ನ--

ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಮಾಡಿದಾರೆ ಆ ರೆಸ್ಟೋರೆಂಟ್ ಅಲ್ಲಿ ಆ ಹೊಸ ಹೊಸ ಜನಗಳು ಬಂದು ಫುಡ್ ಬಗ್ಗೆ ಮಾತಾಡ್ತಾ ಇದಾರೆ ಪ್ಲಸ್ ಕಲರ್ಫುಲ್ ಆಗಿ ಬಲೂನ್ಸ್ ಅರೆಂಜ್ ಮಾಡಿದಾರೆ ನೀಟ್ ಆಗಿರುವಂತ ಲೈಟ್ಸ್ ಹಾಕಿದಾರೆ.

ಸಲೇನ ನಾಲ್ಕ್ ಜನ ಒಂದು ಟೇಬಲ್ ಕುತ್ಕೊಂಡ್ಬಿಟ್ಟು ಫುಡ್ ಆರ್ಡರ್ ಮಾಡಿದ್ದಾರೆ.

ಮುಂದೆ ಜನಗಳೆಲ್ಲ ನಿಂತ್ ಬಿಟ್ಟು ಇಲ್ಲಿ ಇರುವಂತಹ ಒಂದು ಆ ಡ್ಯಾನ್ಸ್ ಪ್ರೋಗ್ರಾಮ್ ನ ಎಲ್ಲಾ--

ಇಲ್ಲೊಂದು ಹಾಲ್ ಐತೆ ಈ ಹಾಲ ಲಿ ಹಲವಾರು ಚೇರ್ ಗಳ ಹಾಕಿದಾರೆ ಚೇರ್ ಗಳೆಲ್ಲನು ಒಂದ್ ಸೈಡ್ ಗೆ ಇಟ್ಟಿದಾರೆ.